ನಮಸ್ಕಾರಾರಿ ನಾವು ಈ ಚಿತ್ರದೊಳಗಡೆ ಒಂದು ಪೋಸ್ಟ್ ಆಫೀಸ್ ನೋಡಕ್ ಕುಂತೀವ್ರಿ.

ಈ ಭತ್ತ ಬೆಳೀಬೇಕು ಅಂತಂದ್ರೆ ಹುಲ್ಲು ಕ್ಕ ನೀರು ಭಾಳ ಬೇಕ್ರಿ ನೀರು ಭಾಳ ಹರಿಸಿ.

ಈ ಕಟಿಂಗ್ ಅಂಗಡಿ ಏಯ್ ಅನ್ನುತ್ತೆ ನಮ್ಮೂರಾಗೆ ಒಬ್ಬ ಕಟಿಂಗ್ ಮಾಡೋ ಶ್ಯಾಣಪ್ಪ ಇದಾನ್ರೀ ಈ ಶ್ಯಾಣಪ್ಪಣ್ಣ ಬಾರಿ ಚಲೋ ಇದಾನ್ರೀ ಯಾಕಂತಂದ್ರೆ ನಮ್ಮ ಕಟಿಂಗ್ ಎಲ್ಲಾ.

ಮತ್ತೆ ಈ ಹೋಟೆಲ್ ಒಳಗಡೆ ಒಬ್ಬ ಅಣ್ಣ ಇರ್ತಾನ್ರೀ ಆವಾ ಇಲ್ಲಿ ಕ್ಲೀನಿಂಗ್ ನ್ನು ಮೈನ್ಟೈನ್ ಮಾಡ್ತಾ ಇರ್ತಾನ್ರಿ.

ಎರಡನೇ ಅತಿ ದೊಡ್ಡ ಬ್ಯಾಂಕ್ ಇದು ಈ ಬ್ಯಾಂಕ್ ಹತ್ತೊಂಬತ್ನೂರ ಐವತ್ತೆಳ್ರಾಗ ಸ್ಥಾಪನೆ ಆಯಿತು.

ಯಾಕಂತಾನ್ದ್ರ ಇದು ಮಾವಿನ ಹಣ್ಣಿನ ಸುಗ್ಗಿ ಐತ್ರಿ ಅದಕ್ಕ ಪುರ ಮಾವನಣ್ಣ ಹಾಕೋಂತರೀ ಇನ್ನೊಂದ್ ಎರಡು ತಿಂಗಳಲ್ಲಿ ಮಾವಿನ ಹಣ್ಣಿನ ಸುಗ್ಗಿ ಎಲ್ಲ ಮುಗೀತೈತ್ರಿ.

ನಾವು ಈ ಚಿತ್ರದೊಳಗಡೆ ಒಂದು ಬ್ರಿಡ್ಜ್ ಅನ್ನ ನೋಡೋಕ್ ಹೊಂಟಿವ್ ರೀ ಈ ಬ್ರಿಡ್ಜ್ ಅನ್ನದೊಡ್ಡ್ ದೊಡ್ಡ್ ನದಿ ಮೇಲ್ಗಡೆ ಎಲ್ಲ ಕಟ್ಟಿರ್ತಾರ್ ರೀ--

ನಾನ್ ಇತ್ತೀಚಿಗೆ ಸಿನಿಮಾ ಥಿಯೇಟರ್ಸ್ ಹೋಗಿ ನೋಡಿರೋ ಪಿಕ್ಚರ್ ಅಂದ್ರೆ ಅದು ಕೆ.ಜಿ.ಎಫ್ ರೀ.

ನಾವು ಈ ಚಿತ್ರದೊಳಗಡೆ ಒಂದು ದರ್ಗಾ ನೋಡಕ್ ಹೋನ್ತಿವಿರಿ ಈ ದರ್ಗಾ ಈ ಮುಸ್ಲಿಮರು.

ಬಹಳ ಬಹಳ ಬಹಳ ತರಹದ್ ಹೂವು ಅದು ನಾನಾ ತರಹದ ಹೂವು ಅದರ ಒಳಗಡೆ ಚೆಂಡು ಹೂವು ಎದ್ದು ಹೊಳಿಯಕ್ ಹೊಂತೈತ್ರಿ ಯಾಕಂತಂದ್ರ ಈ ಚೆಂಡು ಹೂವು --

ಕಿತ್ತೂರ್ ಕಿಲ್ಲಾಕ್ ಹೋಗುವತಿಗೆ ಅಲ್ಲಿ ಒಂದು ಸ್ಟಾರ್ಟಿಂಗ್ ಎಂಟ್ರನ್ಸಗೆ ಒಂದು ಮ್ಯೂಸಿಯಂ ಐತ್ರಿ ಆ ಮ್ಯೂಸಿಯಂ ಒಳಗಡೆ ಇಂದ ಕಿತ್ತೂರ್ ರಾಣಿ ಚೆನ್ನಮ್ಮನ --

ನಾವು ಈ ಚಿತ್ರದೊಳಗಡೆ ಒಂದು ಜಂಗಲ್ ಅನ್ನ ನೋಡಕ್ ಹೊಂತೀವ್ರಿ ಈ ಜಂಗಲ್ ಒಳಗಡೆ ಜಂಗಲ್ ಬುಕ್ ಅಂತ ಬೋರ್ಡ್ ಹಾಕ್ಯಾರ್ ರೀ .

ಡೈರಿ ಒಳಗಡೆ ಪುರ ಬಹಳ ಬಹಳ ವಿಧದ್ ತರಹದ ಐಸ್ ಕ್ರೀಮ್ ಎಲ್ಲ ಸಿಗತವರೀ ಆಮೇಲೆ ಈ ಡೈರಿ ನೋಡಾಕ ಸ್ವಲ್ಪ--

ನಾವು ಈ ಚಿತ್ರದೊಳಗಡೆ ಒಂದು ಮ್ಯೂಸಿಯಂ ಅನ್ನ ನೋಡಕ್ ಹೊಂಟಿವ್ರೀ .